Theory ಗೆ ಸ್ವಲ್ಪ time ಕೊಡ್ತಾ ಇದೀನಿ.

ಅವ್ರು teacher ಗಳು theory ನ ಅರ್ಥಮಾಡಿ ಮಾಡುದಿಲ್ಲಲ್ಲ. ಹಾ ಹೌದು ಅಂದ್ರೆ ನಮ್ಗೆ theory ನೇ ಜಾ~ ಅಂದ್ರೆ ಎಷ್ಟು page ಬರ್ದ್ರುಸ ಸಾಕಾಗಲ್ಲ.

ಹಾ ಅವ್ರಿಗೆ ಅದ್ರ ಒಳಗೆ ಇರುವ ವಿಷಯ ಬೇಕ್ ಅವರಿಗೆ ಇಲ್ಲದಿದ್ರೆ mark ಕೊಡುದಿಲ್ಲ ಅವ್ರು. ಹಾಗೆ. ಅದಿಕ್ಕೇನೆ ಇವಾಗ್ಲೇನೆ ಎಲ್ಲ prepare ಆಗ್ತಾ ಇದ್ದೀನಿ. ಹಾ ಮತ್.

ಹಾ ಸರಿ ಸರಿ ಓದ್ತೀನಿ ಓದ್ಬೇಕು ಓದದಿದ್ರೆ. subject ನಿಂಗೆ easy ? ನಂಗೆ ಕನ್ನಡ, ಕನ್ನಡ easy ನಂಗೆ . ಕನ್ನಡ ಎಲ್ಲರಿಗು easy ಕನ್ನಡ easy ಅಂತೀರಲ್ಲ. ಹಾ ಮತ್ ನಂಗ್ ಅದು ಎಂಥ ಯಾವುದು ಹೇಗೆ ಬರದ್ರೆಸ ಅದಕ್ಕೆ ನಮ್ಗೆ mark ಸಿಕ್ತದೆ. Mark ಸಿಗತ್ತೆ ಕನ್ನಡ language ಅಲ್ಲ ಬಿಡಿ ನಮ್ಗೆ ಅದೇ language ಇದ್ ಮಾಡುದಲ್ಲ.

ನಂಗ್ ಸ್ವಲ್ಪ ಇದು ಸಮಾಜ ವಿಜ್ಞಾನ ಇತ್ತಲ್ಲ ಕಷ್ಟ.

ಅದಕ್ಕೇನೆ ಸ್ವಲ್ಪ ಅದಿಕ್ಕೆ ಜಾಸ್ತಿ time ಕೊಡ್ತಾ ಇದ್ದೆ ಒದ್ಲಿಕ್ಕೆ. ಹಾ ಹಾ ಹಾ ಹಾಗೆ ನಮ್ಗೆ ಸಾ ನಮ್ಗೆ ಸಾ ಅದೇ ಕನ್ನಡ ಮತ್ತೆ ನನ್~ ಮತ್ತೆ ಯಾವ್ದು ಅದೇ ಸಮಾಜ ವಿಜ್ಞಾನ ಅದಕ್ಕೆಸ ಜಾಸ್~ ಜಾಸ್ತಿ ನಾವು ಇದು ಎಂಥ ಒತ್ತು ಕೊಡ್ತೀವಿ ಹ್ಮ್‌.

ಸರಿ ಸರಿ ಆಯ್ತು okay . thank you .

ಆ Hai ಶ್ವೇತಾ, ಹೇಗಿದ್ದೀರಾ? Hello ಹುಷಾರಿದ್ದೇನೆ, ನೀವ್ ಹೇಗಿದ್ದೀರಾ?

ಮತ್ತೆ, ಇವಾಗ college life ಎಲ್ಲ ಮುಗಿತ ಬಂತಲ್ಲ job ಗೆಲ್ಲ apply ಮಾಡುದಿಲ್ವಾ . ಹಾ ಹೌದು, ಮುಗಿತಾ ಬಂತು ನೋಡ್ತಾ ಇದ್ದೇವೆ job ಎಲ್ಲಿ ಎಂಥದಿದೆ .

ಅದೆ, ನೀವ್ ಎಲ್ಲಿ ನೋಡ್ತಾ ಇದ್ದೀರಾ ? ನಾನ್ ಅಂದ್ರೆ ಈಗ ಒಂದು interview ಆಯ್ತು, job ಮಾಡ್ತಾ ಇದ್ದೇನೆ ಇವಾಗ.

ಹಾ, ನಾನ್ job ಅಲ್ಲಿ ಇದ್ದೇನೆ ಇವಾಗ ಅಂದ್ರೆ job ಸಿಕ್ಕಿತ್ತು. ನೋಡ್ಬೇಕು ಎಲ್ಲಾದ್ರೂ ಬೇರೆ ಕಡೆ ಸಿಕ್ಕಿದ್ರೆ ಚೆನ್ನಾಗಿರೋದು ಸಿಕ್ಕಿದ್ರೆ ಅದಕ್ಕೆ ಹೋಗುವ ಅಂತ ಇದ್ದೇನೆ, overap. ನಾನ್ ಇನ್ನು ಯಾವುದು try ಮಾಡ್ಲಿಲ್ಲ but interview ಗೆ prepare ಆಗ್ತಾ ಇದ್ದೇನೆ. ಎಂತಾರು ಉಂಟಾ ಹೇಗೆ track ಮಾಡ್ಬೋದು ಅಂತೇಳಿ ಎಂತಾದ್ರು ಹಾ tips ಉಂಟು ಇವಾಗ ನಿಮ್ಗೆ ಆ ಇದು ಹ, ನಿಮ್ಮದು ಯಾವ್ದು science ಅಲ.

ಹಾ, ನಾನ್ ಅಂದ್ರೆ commerce .

ಈಗ normal ಆಗಿ ಈಗ ನನ್ನ ಇದ್ರಲ್ಲಿ interview ಅಲ್ಲಿ ಎಂತ introduce your self ಅಂತ ಹೇಳಿ ಹೇಳಿದ್ರು, ಆಮೇಲೆ ಆ commerce related questions ಎಲ್ಲ ಕೇಳಿದ್ರು.

ಕೆಲವೊಬ್ರು ಎಂತ ಮಾಡ್ತಾರೆ ಅಂದ್ರೆ ಈಗ ಆ ಇದ್ರಲ್ಲಿ ನಂದ್ರಲ್ಲಿ ಆದ್ರೆ, ಸುಮಾರ್ post ಇತ್ತು. ಆ ಇದಕ್ಕೆ job ಗೆ.

ಆ but ಇವಾಗ ಕೆಲವಂದು company ಅಲ್ಲಿ ಎಂತ ಆಗ್ತದೆ ಅಂದ್ರೆ ಒಂದೇ post ಗೆ ಸುಮಾರ್ ಜನ ಇರ್ತಾರೆ, ಅವಾಗೆಲ್ಲ ಎಂತ ಮಾಡ್ತಾರೆ company ಬಗ್ಗೆ ಕೂಡ questions ಕೇಳ್ತಾರೆ.

ಅವಾಗ ನಾವ್ company ಬಗ್ಗೆ ಒಂದ್ ಸ್ವಲ್ಪ ಎಲ್ಲ ನೋಡಿಕೊಂಡು ಹೋಗ್ಬೇಕಾಗ್ತದೆ.

ಮತ್ತೆ ನೀವ್ ಯಾಕೆ ಈ company ಗೆ join ಮಾಡ್ಲಿಕ್ಕೆ interest ಇರುವುದು, ಅಂತೇಳಿ ಹಾಗೆಲ್ಲ ಆ ರೀತಿ ಎಲ್ಲ questions ಎಲ್ಲ ಕೇಳ್ತಾರೆ.

ಹಾ ಹೌದು ಅದಿಕ್ಕೆಲ್ಲ prepare ಆಗ್ಬೇಕಾಗ್ತದೆ.

ಇದು ಇರ್ತದೆ ಆ ನನ್ಗೆ first ಗೊಂದು HR round interview ಇತ್ತು video call ಅಲ್ಲಿ ಇತ್ತು interview .

ಎರಡು round , ಹಾ ಎರಡು round interview ಆದ ಮೇಲೆ ಮತ್ತೆ select ಮಾಡಿದ್ರು. ಹ, ಒಳ್ಳೆ ವಿಷ್ಯ, ನಿಮ್ಮ college ಅಲ್ಲಿ ಆಯ್ತಾ almost ಎಲ್ಲರಿಗೆ ಸಹ ನಿಮ್ಮ class ನವರಿಗೆಲ್ಲ job ? ಇಲ್ಲ ಆಗ್ತಾ ಉಂಟು ಅಷ್ಟೆ ಒಬ್ಬೊಬ್ಬರಿಗೆ, ನಾನು campus interview ಅಲ್ಲಿ ಹೋಗ್ಲಿಲ್ಲ, ಅಂದ್ರೆ, ಇದ್ರಲ್ಲೇ direct apply ಮಾಡಿದ್ದೆ ನಾನು ಮೊದ್ಲೇ.

ನಾನು ಹಾಗೆ ನಂಗೆ ಈಗ Cognizant ಅಲ್ಲಿ work ಮಾಡುದು ನಾನು.

ಹಾ salary ಎಲ್ಲ ಇವಾಗ ಆ ಆಹ್ nineteen K ಹೇಳಿದ್ದಾರೆ.

PF, ESI ಇದೆಲ್ಲ cut ಆಗಿ sixteen K ಕೈಗೆ ಸಿಗ್ತದೆ, ಹಾಗೆ.

ಹಾ B.com ಮಾಡಿ ಅಷ್ಟು ಸಿಗೋದು ಸಾಕು ಪರವಾಗಿಲ್ಲ. One year, two year experience ಆದ ಮೇಲೆ ಬೇಕಿದ್ರೆ ಮಾಡ್ಬಹುದು, PG post graduation ಏನಾದ್ರು ಮಾಡಬಹುದು ಹಾಗೆ. ಅಥವಾ company ಕೂಡ change ಮಾಡ್ಬಹುದು ಪರವಾಗಿಲ್ಲ.

First ಗೆ experience ಆಗ್ಲಿಕ್ಕೆ ಅಷ್ಟೇ ಈಗ ಬಂದದ್ದು ನಾನು, ಮತ್ತೆಂತ ಅಲ್ಲ.

ಹೌದ್ ಹೌದು, package ಕೂಡ ಜಾಸ್ತಿ ಆಗ್ತದೆ.

ಹಾಗೆ, experience ಸಿಗ್ಬೇಕು first ಗೆ.

ಯಾವ್ದೆ ಇದ್ರಲ್ ಆದ್ರೂ ಒಂದ್ ಸ್ವಲ್ಪ stability ಬೇಕು, ಈಗ ಒಂದೇ company ಅಲ್ಲಿ minimum ಆಗಿ two years ಆದ್ರೂ work ಮಾಡ್ಬೇಕು.

ಆವಾಗ next ಇ~ ಇದು ಒಳ್ಳೆ job ಸಿಗ್ಲಿಕ್ಕೂ help ಆಗ್ತದೆ ಆಮೇಲೆ.

ಒಳ್ಳೆ company ಸಿಕ್ಕಿದ್ರೆ ನಿಮ್ಗೆ ಚೆಂದ .

ಅದೇ, ನಮ್ಮನ್ನ ಮತ್ತೆ ಬೇರೆ company ಗೆ ತೆಗೊಳ್ಳುವಾಗ ಮತ್ತೆ ನಮ್ಮ ಸಾ check ಮಾಡ್ತಾರೆ ಎಂತ company ಲಿ ನಾವು work ಮಾಡಿದ್ದು ಅಂತ ಹಾಗೆ ಅಲ್ಲ. ಹೌದೌದು ಅದು ಹೌದು, ನನ್ಗೆ actually TCS ಅಲ್ಲಿ ಸಿಕ್ಕಿತ್ತು but ಅದು Bangalore ಅಲ್ಲಿ ಆದ್ರೆ fifteen thousand ಹೇಳಿದ್ರು, Bangalore ಅಲ್ಲಿ fifteen thousand worth ಅಲ್ಲ, ಹಾಗಾಗಿ ನಾನು ಮತ್ತೆ ಬಿಟ್ಟೆ. TCS ಬೇಡ ಅಂತ ಹೇಳಿ, ಅದ್ರ next cognizant ಗೆ apply ಮಾಡಿದಾಗ ಸಿಕ್ಕಿತು.

ಹಾಗಾಗಿ ಮತ್ತೆ ಮಂಗಳೂರಲ್ಲೇ ಇದ್ದು ಸೇರುವ ಅಂತೇಳಿ ಸೇರಿದ್ದು ಇವಾಗ.

ಮತ್ತೆ work from home ಈಗ Saturday, Sunday ರಜೆ ಇರ್ತದೆ.

ಹಾಗಾಗಿ ತೊಂದ್ರೆ ಇಲ್ಲ.

ಮನೇಲೆ ಕುತ್ಕೊಂಡ್ ಕೆಲ್ಸ ಮಾಡಬಹುದಲ್ಲ.

ನಾನ್ ನಿಂಗೊಮ್ಮೆ ಮಾಡ್ತೇನೆ, ನಂಗೆ ಒಂದು call ಬರ್ತಾ ಉಂಟು ಆಯ್ತಾ. ಹೌದಾ okay ಪರವಾಗಿಲ್ಲ.

ಇವತ್ತು ನಾನು ಮಾತಾಡ್ಲಿಕ್ಕೆ ಇಷ್ಟ ಪಡುವ ಅಹ್ topic ಏನಂದ್ರೆ ನನ್ನ ಊರು. ಅಹ್ ನನ್ನ ಊರು ಯಾವುದಂದ್ರೆ ಮಡಿಕೇರಿ. ನಿಮ್ಗೆಲ್ಲಾ ಗೊತ್ತಿರುವ ಹಾಗೆ ಮಡಿಕೇರಿಯಲ್ಲಿ ತುಂಬಾ ಚಳಿ ಇರ್ತದೆ ಅಹ್ ಅಂದ್ರೆ ಚಳಿಗಾಲದಲ್ಲಿ ತುಂಬಾ ಚಳಿ ಇರ್ತದೆ, ಹಾಗೆ ಮಳೆಗಾಲದಲ್ಲಿ ಸ ಹಾಗೆ ತುಂಬಾ ಮಳೆ ಇರ್ತದೆ. ಅಹ್ ಮತ್ತೆ ಇನ್ನೊಂದು ವಿಷಯ ಅಂದ್ರೆ ಮಳೆಗಾಲದಲ್ಲಿ ಮಳೆಯು ಇರ್ತದೆ, ಅದರ್ ಜೊತೆಗೆ ಚಳಿಯೂ ಇರ್ತದೆ, ಅದರ್ ಜೊತೆ ಗಾಳಿನೂ ಇರ್ತದೆ. ಅಹ್ ಇದು ನಮ್ಮ ಊ~ ಊರಿನ ಒಂದು ಅಹ್ ಪರಿಸರದ ಬಗ್ಗೆ ಆಗಿದೆ. ಅಹ್ ಹಾಗೆ ಈ ಮಡಿಕೇರಿ ಹೇಳುವಂತಾ ಊರು ಒಂದು ಪ್ರ~ ಪ್ರವಾಸೋದ್ಯಮಕ್ಕೆ ಒಂದು ಅಹ್ ಹೆಸರುವಾಸಿ ಆಗಿದೆ. ಹಾಗೆ ಪ್ರಾವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂತ ಒಂದು ಊರು ಅಂದ್ರೆ ಅದು ನಮ್ಮ ಊರು ಮಡಿಕೇರಿ. ಅಹ್ ನಮ್ಮ ಊರು ಮಡಿಕೇರಿಯಲ್ಲಿ ಅಹ್ ನೋಡಬಹುದಾದಂತಹ ಸುಮಾರು ಅಹ್ ಜಾಗಗಳಿವೆ ಅಂದ್ರೆ ಅಹ್ ಪ್ರೇಕ್ಷಣೀಯ ಸ್ಥಳಗಳಿವೆ. ಅದು ಭಾ~ ಭಾಗಮಂಡ್ಲಾ ಇರ್ಬಹುದು ಅಹ್ ಹಾಗೆ ತಲಕಾವರಿ~ ತಲಕಾವೇರಿ ಇದೆ. ಹಾಗೆ ಇಗ್ಗುತಪ್ಪಾ ಅಹ್ ದೇವಸ್ಥಾನ ಇದೆ ಅಹ್ ಹಾಗೆ ಆಮೇಲೆ ರಾಜಾಸೀಟ್ ಅಂತ ಹೇಳುವಂತ ಒಂದು ಜಾಗಯಿದೆ. ಆಮೇಲೆ Abbi falls ಅಂತಾ ಹೇಳೋವಂತ ಜಾಗಯಿದೆ ಆಮೇಲೆ ಮಾಂದಲ್ ಪಟ್ಟಿ ಅಂತ ಹೇಳೋವಂತ ಜಾಗಯಿದೆ. ಹಾಗೆ coffee ತೋಟಗಳಿದೆ. so ಇದೆಲ್ಲಾ ಅಹ್ ನಮ್ಮ ಈ ಮಡಿಕೇರಿಯಲ್ಲಿಯ ಸುತ್ತಮುತ್ತ ಬರುವಂತಹ ಜಾಗಗಳಾಗಿದೆ. ಹಾಗೆ ನೀವ್ ಸ್ವಲ್ಪ ಮುಂದೆ ದೂರ ಹೋದ್ರೆ ವಿರಾಜಪೇಟೆಯಲ್ಲಿ ನಮ್ಮದು. ಅಹ್ Golden Temple ಅಂತ ಬರ್ತದೆ ಹೀಗೆ ಹಾಗೆ ಅಹ್ ಮಡಿಕೇರಿಯ ಅಹ್ ಮಧ್ಯಭಾಗದಲ್ಲಿ ನಮ್ಮದು ಅಹ್ ಒಂದು ದೇವಸ್ಥಾನ ಅಂದ್ರೆ ಓಂಕಾರೇಶ್ವರ ದೇವಸ್ಥಾನ ಅಂತ ಬರ್ತದೆ ಅಹ್ ಹೀಗೆ ನಮ್ಮ ಈ ಮಡಿಕೇರಿ ಹೇಳುವಂತದು. ಅಹ್ ಅಹ್ ದಿನನಿತ್ಯದಲ್ಲಿ ಸಾಕಷ್ಟು ಪ್ರವಾಸಿಗರನ್ನು ಅಹ್ ಅಹ್ ಅಹ್ ಅಹ್ ಏನು ಕರ್ಕೊಂಡ್ ಬರುವಂತ ಒಂದು ಅಹ್ ಜಾಗ ಆಗಿದೆ ಈ ಮಡಿಕೇರಿ. ಹಾಗೆ ಈ ಮಡಿಕೇರಿ ಹೇಳುವಂತದು. ಅಹ್ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಎರಡು ಮೂರು ವರ್ಷದ ಹಿಂದೆ ಅಹ್ ಪ್ರಕೃತಿ ವಿಕೋಪ ಆಗಿದೆ ಈ ಮಡಿಕೇರಿಯಲ್ಲಿ ಅಹ್ ಸದ್ಯಕ್ಕೆ ನಮ್ಮ ಮನೆಗೆ ಏನು ಆಗ್ಲಿಲ್ಲಾ ಆಹ್. ಮತ್ತೆ ಏನ್ ಅಂದ್ರೆ ಅಹ್ ಸುಮಾರು ಮನೆಗಳಿಗೆ ಹಾನಿಯಾಗಿದೆ ಅಹ್ ಸುಮಾರು ಅಹ್ ರಸ್ತೆಗಳು ಕೊಚ್ಚಿಕೊಂಡು ಹೋಗಿವೆ ಸುಮಾರು ಮನೆ. ಎಲ್ಲಾ ಅಹ್ ಕೆಲವರು ಮನೆ ಮಠ ಎಲ್ಲವನ್ನು ಕಳೆದುಕೊಂಡಿದಾರೆ. ಅಹ್ ಅಹ್ ತಿಂಗಳು ವಾರಗಟ್ಟಲೆ ತಿಂಗಳುಗಟ್ಟಲೆ ಅಹ್ ಏನು ಅಹ್ ಅಹ್ ಅಹ್ ಮನೆಯಿಂದ ಹೊರಗಿದ್ರು ಹಾಗೆ ಅವ್ರಿಗೆ ಇವ್~ ಇವಾಗ. ಅಹ್ ಸರಕಾರದಿಂದ ಪರಿಹಾರ ಕೂಡಾ ಸಿಕ್ಕಿದೆ. ಅಹ್ ಹಾಗೆ ಈ ಮಡಿಕೇರಿ ಹೇಳುವಂತದು ಅಹ್ ಒಂದು ಪ್ರೇಕ್ಷಣೀಯ ಸ್ಥಳ ಆಗಿದೆ. ಅಹ್ ಹಾಗೆ ಇನ್ನೊಂದು ವಿಷಯ ನಾನು ಹೇಳ್ಲಿಕ್ಕೆ ಇಷ್ಟ ಪಡೋದ್ ಏನಂದ್ರೆ ಅಹ್ ಕೆಲವ್ರು ಅನ್ಕೊಂಡಿದ್ದಾರೆ ಈ ಕೂರ್ಗ್ ಹೇಳುವಂತದು ಒಂದು ಜಾಗಯಿದೆ ಅಂತ ಹೇಳಿ. ಆದ್ರೆ ಕೂರ್ಗ್ ಹೇಳೋದು ಯಾವ್ದೆ ಕೂರ್ಗು ಅಂತ ಹೇಳೋದಕ್ಕೆ ಯಾವ್ದೆ ಜಾಗಯಿಲ್ಲ ಕೂರ್ಗ್ ಅಂತಾ ಯಾವ್ದೆ ಜಾಗಯಿಲ್ಲ ಈ ಮಡಿಕೇರಿಯನ್ನೇ ನಾವು ಕೂರ್ಗ್ ಅಂತ ಕರಿತೇವೆ. ಅಷ್ಟೇ ಅದನ್ನು ನಾವು ಈ ಬೇರೆ ಅಹ್ ಜಿಲ್ಲೆಯವರು ಅಥವಾ ಬೇರೆ ಅಹ್ ರಾಜ್ಯದವ್ರ್ ಏನ್ ತಪ್ಪಾಗಿ ಅನ್ಕೊಂಡಿದಾರೆ ಅಂದ್ರೆ ಕೂರ್ಗ್ ಅಂದ್ರೆ ಒಂದು ಜಾಗಯಿದೆ. ಒಂದು ಅಹ್ ಸ್ಥಳಯಿದೆ ಅಂತ ಅನ್ಕೊಂಡಿದಾರೆ ಆದ್ರೆ ಕೂರ್ಗ್ ಅಂತಾ ಯಾವ್ದೆ ರೀತಿಯ ಸ್ಥಳ ಇಲ್ಲ ಈಗ ದಕ್ಷಿಣ ಕನ್ನಡ ಅಂತಾ ಹೇಳಿದಾಗ ಯಾವ್ದೆ ಸ್ಥಳ ಇಲ್ವೋ ಹಾಗೆ ಕೂರ್ಗ್ ಅಂತ ಹೇಳೋದಕ್ಕೆ ಯಾವ್ದೆ ರೀತಿಯ ಸ್ಥಳ ಇಲ್ಲ. ಈ ಕೊಡಗು ಅಥವಾ ಮಡಿಕೇರಿಯನ್ನೇ ನಾವು ಕೂರ್ಗ್ ಅಂತ ಹೇಳ್ತೇವೆ. ಹಾಗೆ ಈ ಕೂರ್ಗಲ್ಲಿ ಕೂರ್ಗಿಸ್ ಹೇಳುವಂತಹ ಸ್ವಲ್ಪ ಅಹ್ ಅಂದ್ರೆ ಏನು ಜಾತಿ ಅಂತಾ ಹೇಳ್ತಿವಿ ಈ ಕೂರ್ಗಿಸ್ ಅವ್ರು ಈ ಕೊಡಗಲ್ಲಿ ಜಾಸ್ತಿಯಾಗಿ ಅಹ್ ಕಂಡು ಬರ್ತಾರೆ. ಹಾಗೆ ಅವ್ರಿಗೆ ಈ ಕೂರ್ಗಿಸ್ ಅವ್ರಿಗೆ ಅವ್ರಿಗೆ ಅವ್ರದೆ ಆದ ಭಾಷೆಯಿದೆ ಅವ್ರ ಅದ್ರಲ್ಲೆ ಅಹ್ ಅಹ್ ಹ್ಮ್ ಮಾತ್ನಾಡ್ತಾರೆ. ಹಾಗೆ ಈ ನಮ್ಮ ಅಹ್ ಕೊಡಗಿನಲ್ಲಿ ನಾವು ಅಹ್ ಪೂಜೆ ಮಾಡುವಂತಹ ದೇವರು ಯಾವ್ದ ಅಂದ್ರೆ ಕಾವೇರಿ ಅಥವಾ ತಲಕಾವೇರಿ ಅಂತ ಹೇಳ್ತೇವೆ. ಅಹ್ ಇದು ಪ್ರತಿವರ್ಷ ನಾವು ಈ ಅಹ್ October ತಿಂಗಳಲ್ಲಿ ಸಂಕ್ರಾಂತಿ ಹಬ್ಬ ಅಂತ ಬರ್ತದೆ ಅಹ್ ಅದಕ್ಕೆ ಅಹ್ ಅಥವಾ ಸಂಕ್ರಾಂತಿ ಕಾವೇರಿ ಸಂಕ್ರಮಣ ಅಂತಾ ಬರ್ತದೆ. ಈ ಅಹ್ ದಿನದಂದು ಕಾವೇರಿ ಉದ್ಭವ ಆಗ್ತಾಳೆ ಅಂತ ಹೇಳಿ ಹೇಳುವಂತ ಒಂದು ಪ್ರತೀತಿ ಇದೆ. ಆಗ ನಮ್ಮದ್ ನಮ್ಮ ಅಹ್ ನಮ್ಮ ಈ ತಲಕಾವೇರಿ ಅಥವಾ ನಮ್ಮ ಈ ಬಾ~ ಅಹ್ ಮಡಿಕೇರಿಯಲ್ಲಿ ಜಾತ್ರೆ ನಡಿತದೆ ಅಹ್ ಒಂದು ವಾ~ ಒಂದು ತಿಂಗಳು ಕಾಲ ಅಹ್ ಜಾತ್ರೆ ಇರ್ತದೆ ಈ ಮಡಿಕೇರಿಯಲ್ಲಿ. ಹ್ಮ್ ಹಾಗೆ ಇನ್ನು ಬೇರೆ ವಿಷಯ ಹೇಳ್ಬೆಕಂದ್ರೆ. ಅಹ್ ನಾವ್~ ನಾವೆಲ್ಲರೂ ಕಾವೇರಿ ತಾಯಿನಾ ಪೂಜಿಸ್ತೇವೆ ಮಡಿಕೇರಿಯಲ್ಲಿ. ಅಹ್ ಹಾಗೆ ಅಹ್ ಮಡಿಕೇರಿ ಹೇಳುವಂತದು ಬೆಟ್ಟ, ಗುಡ್ಡಗಳು ಇರುವಂತಹ ಜಾಗ ಆಗಿದೆ. ಅಹ್ ಹಾಗೆ ರಾಜಾಸೀಟ್ ಹೇಳುವಂತದು ರಾಜ ಮೊದ್ಲು ಬಂದ್ ಕುತ್ಕೊಂಡು. ಅಹ್ ಮಡಿಕೇರಿ ಅಹ್ ಪ್ರದೇಶವನ್ನು ನೋಡ್ತಾ ಇರುವಂತಹ ಜಾಗ. ಅಂದ್ರೆ ರಾಜಾಸೀಟ್ ರಾಜನ seat ಏನು ಅಹ್ ಏನ್ ಹೇಳ್ತಿವೋ ಅದ್ ಅಲ್ಲಿದೆ ರಾಜಾಸೀಟ್ ಹೇಳುವಂತದ ಇದೆ. ಆಮೇಲೆ ಅಲ್ಲಿ ಅಹ್ ಸಂಜೆ ಆಗುವಾಗ. ಅಹ್ ಕಾರಂಜಿ ಇರ್ತದೆ. ಅಹ್ ಸಂಗೀತ ಕಾರಂಜಿ ಹೇಳ್ತಾರಲ್ಲಾ ಅದ್ ಇರ್ತದೆ. ಅಹ್ ಹಾಗೆ Golden Temple ಸ್ವಲ್ಪ ಅಹ್ ವಿರಾಜ್ಪೇಟೆಗೆ ಹೋದ್ರೆ Golden Temple ಅಂತ ಇದೆ. ಅಲ್ಲಿ ಏನ್ ಅಂದ್ರೆ ಆ Tibetans ಏನ್ ಇದಾರೆ ಅವ್ರು ಇಲ್ಲಿ ಬಂದು ಅಹ್ ತಮ್ಮದೇ ಒಂದು ದೇವಸ್ಥಾನಾನ ಮಾಡಿಕೊಂಡು ಸುತ್ತಮುತ್ತ ನೀವು ಅಲ್ಲಿ ಹೋಗುದ್ ನೋಡುವದಾದ್ರೆ ಒಂದು ಊರೇ ಅವರದ್ದೇ ಇರ್ತದೆ ಈ Tibetans ಹೇಳುವವರು ಅವರು. ಒಂದು ಊರು ಇಡೀ ಊರೇ ಅವರದ್ದೇ ಇದೆ Tibetans ರ್ ಊರೇ ಇದೆ. so ಇದಿಷ್ಟು ನನ್ನ ಊರಿನ ಬಗ್ಗೆ ಆಗಿದೆ.

Hey hai ಆದರ್ಶ ಅವ್ರೆ.

ನಾ ಚನ್ನಾಗಿದ್ದೇನೆ ನೀವ್ ಹೇಗಿದ್ದೀರಾ?

ನಾನ್ ಚನ್ನಾಗಿದ್ದೇನೆ ಮತ್ತೆ ಊಟಾ ಎಲ್ಲಾ ಆಯ್ತಾ?

ಆಯ್ತು ಈವಾಗಷ್ಟೇ ಆಗಿತು ನಿಮ್ದ ಆಯ್ತಾ? ಆಹ ನಮ್ದು ಆಯ್ತು ಏನ್ special ಇವತ್ತು?

Special ಅಂದ್ರೆ ಇವತ್ತು ಆ ದೇವಸ್ಥಾನಕ್ಕ ಹೋಗಿದ್ವಿ ಅಲ್ಲಿ ನಿಮ್ಗೆ? ಹೌದಾ okay okay ಏನು ಸುದ್ದಿ ಇಲ್ಲಾ ಯಾವದ್ರಲ್ಲು social media ದಲ್ಲಿ active ಇಲ್ಲ ನೀವು. ಅಂದ್ರೆ ಇವಾಗ ಸ್ವಲ್ಪ ಕಮ್ಮಿ ಮಾಡಿದೆನೆ ಅಂದ್ರೆ ಸ್ವಲ್ಪ ಕೆಲ್ಸದಲ್ಲಿ Bus~ ಅಂದ್ರೆ ನಿರತನಾಗಿದ್ದೇನೆ ಆದ್ರಿಂದಾಗಿ. ಹೌದಾ ಯಾವದ್ರಲ್ಲಿ ? ಅಂದ್ರೆ ನಮ್ದು Insta ಆಗಿರ್ಬಹುದು Facebook, WhatsApp ಇದೆ ನಿಮ್ಗ ಯಾವ್ದು ಇದೆ? ನಾವು WhatsApp ಅಲ್ಲಿ ಮಾತ್ರ ಆಹ್ ಪರಿಚಯ ಅಗಿರೋದಲ್ಲಾ?

ನಾನ್ಸ ಎಲ್ಲಾ use ಮಾಡ್ತೀನಿ ಆದ್ರೆ ಜಾಸ್ತಿ ಆಹ್ ಬಳಕೆ ಮಾಡುವುದು ಇದು WhatsApp ಜಾಸ್ತಿ. ಆಹ್ ಹೌದು ಹೌದು ಮತ್ತೆ ಮೊದ್ಲು ಎಲ್ಲಾ ನಾವು Facebook ತುಂಬಾನೆ use ಮಾಡ್ತಿದ್ವಿ ಅಲ ಈವಾಗೆಲ್ಲಾ ಸ್ವಲ್ಪ ಕಮ್ಮಿ ಆಗಿದೆ Facebook ಬಳಕೆ. ಹೌ ಹೌದು ಮುಂಚೆ Facebook famous ಇತ್ತಲಾ ಇವಾಗ. ಆಹ್ ಹೌದು ಆ WhatsApp ಮತ್ತೆ Instagram ಕೂಡಾ ತುಂಬಾ famous ಆಗಿದೆ ಇವಾಗ ಈವಾಗಿನ ಕಾಲದಲ್ಲಿ ಅಂದ್ರೆ reels ಎಲ್ಲಾ ಮಾಡ್ತಾರಲ್ಲಾ.

ಆಹ್ ಹೌದು compare ಮಾಡಿದ್ರೆ ಅದೆ Facebook compare ಮಾಡಿದ್ರೆ ಈಗಾ insta~ Instagram ಸ್ವಲ್ಪ ಇದು. ಹೌದು ಅದೇ ಮತ್ತೆ ಇದು ಕೂಡಾ ಇದೆ Snapchat ಅಂತ ಹೊಸದು ಬಂದಿದೆ ನೊಡಿರ್ಬಹುದು ನೀವ್. ಆಹ್ ಹೌದು ಅದು ಹಾಕ್ತಾ ಇರ್ತಾರೆ. ಹೌದು ಅದೇ ಈಗಾ highest use ಮಾಡೊವ್ರೆ ಚಿಕ್ಕ ಮಕ್ಳೆಲ್ಲ ಇರ್ತಾರಲ್ಲ ಎಲ್ಲಾ ಹತ್ತನೇ class ಹಾಗೆ ಓದುವ ಹಂತವ್ರೆ ತುಂಬಾನೆ use ಮಾಡ್ತಾರೆ ಅದು. ಅದು easy ಅಲ್ಲಾ use ಮಾಡ್ಲಿಕ್ಕೆ photo ಕಳ್ಸೊದು. ಹೌದೌದು ಅದ ಅಂತ ಎಲ್ಲಾ maintain ಮಾಡ್ತಾರೆ.

ಆಹ್ maintain ಮಾಡ್ತಾರೆ continuous .

ಓಬ್ರಿಗೆ messa message message ಮಾಡ್ತಾ ಇದ್ರೆ ಅದೆಲ್ಲಾ ಜಾಸ್ತಿ ಆಗ್ತದೆ ಅಲ್ಲಾ . ಹೌದ ಹೌದು ಅದು ಸಂಖ್ಯೆಯ ಅದ ಜಾಸ್ತಿ ಆಗ್ತಾ ಹೋಗುತ್ತೆ ಆ ತರಾ. ಕೆಲವು ಕೆಲವಿದೆ ಕೆಲವು ಸ. ಆಹ್ ಹೌದು ಈಗಾ ಅಂದ್ರೆ ಆಹ್ ಈಗಿನ ಯುವಕರೆಲ್ಲಾ ಜಾಸ್ತಿ use ಮಾಡೋದು Instagram ಅನ್ಕೋತೇನ ನಾನು.

ಹೌದ ಈಗಾ ಅದೇ ಬಳಕೆಯಲ್ಲಿ ಜಾಸ್ತಿ ಇರೋದಂದ್ರೆ ಈಗಾ instagram ಅನ್ಸುತ್ತೆ. ಆಹ್ ಹೌದ ಹೌದು ಅಂದ್ರೆ reels ನೋಡಿ ಅವು ನೀವ್ use ಮಾಡ್ತಿರಾ ಹೇಗೆ?

ಇಲ್ಲಾ ನಾವ ಎಲ್ಲ reels ಮಾಡಲ್ಲಾ reels ನೋಡ್ತೀವಿ ಅಷ್ಟೇ. ಆಹ್ ಹೌದಾ ಬರೆ . Reels ನೋಡೋದು ಮತ್ತೆ friends ಎಲ್ಲಾ friends ಎಲ್ಲಾ ಕಳಿಸ್ತಾ ಇರ್ತಾರಲಾ. ಆಹ್ ಹೌದು ಅಂದ್ರೆ ಇಷ್ಟ ಪಡ್ಲಿಕ್ಕೆ ಎಲ್ಲಾ ಕಳಸ್ತಾರೆ . ಅದೊಂದು trend ಆಗಿದೆ yes ಅ ನೋಡುದ ಬೇರೆ ಮತ್ತೆ share ಮಾಡುದು ಬೇರೆ .

Instagram ದು ನೋಡಿದ್ರೆ message box ಲ್ಲಿ full ಅದೆ reels ದ್ದೆ. ಅದೇ ಅದೇ ಅದೇ ಅದೇ ಮೊದ್ಲೊಂದು TikTok ಅಂತ ಇತ್ತು ಅದೊಂದ್ಸಲ ban ಮಾಡಿ ಬೇಡಾ ಅಂತ ಹೇಳಿ ban ಆಗಿತ್ತಲಾ . India India ದಲ್ಲಿ ban ಆಯ್ತಲ್ಲಾ TikTok . ಅದೇ ಅದೇ ಅದೇ ಈಗಾ reels famous ಆಗಿರೋದು ಸ್ವಲ್ಪ. ಅದೆ ಮುಂಚೆ ಇರಲಿಲ್ಲಾ reels ಎಲ್ಲಾ ಇವಾಗಾ ಅದ TikTok ban ಆದ್ಮೇಲೆ ಇದು ಸ್ವಲ್ಪ improve ಆಯ್ತು ಸ್ವಲ್ಪ. ಹೌದ ಹೌದು ಅಂದ್ರೆ ಸ್ವಲ್ಪ ಇವಾಗ ಜನಪ್ರಿಯ ಗಳಿಸಿದೆ ಸ್ವಲ್ಪ.

ಹೌದು ಈಗಾ WhatsApp ಅಲ್ಲು WhatsApp ನಲ್ಲು features ಎಲ್ಲಾ update update ಆಗ್ತಾ ಇದೆ. ಹೌದು ಹಣಯೆಲ್ಲಾ ಕಳ್ಸಲಿಕ್ಕ ಆಗುತ್ತೆ ಬೇರೆಯವ್ರಿಗೆ ಆ ತರಾ ಇದೆ. ಹೌದು ಒಂದೊಂದೆ options ಇಡ್ತಾ ಹೋಗ್ತದೆ payment option ಇರ್ಬಹುದು ಮುಂಚೆ ಎಲ್ಲಾ status ದು ಎಲ್ಲಾ ಇರ್ಲಿಲ್ಲ.

ಇದೆಲ್ಲಾ ಬೇರೆ ಬೇರೆ story ಎಲ್ಲಾ .

ಇದ್ಕು WhatsApp ಜೊತೆ add ಮಾಡ್ತಿವಿ ಅಂತ.